ಇಂತ ಚರ್ಚ್ ಗಳ ರೂಪದ್ ಚರ್ಚ್ ಗಳ ಮಂದಿರಗಳಲ್ಲಿ --

ನಮ್ಮ ಸುತ್ತ ಮುತ್ತಲಿ ನಲ್ಲಿರುವ ಪ್ರದೇಶಗಳಲ್ಲಿ ನಾವು ಕಾಣಬಹುದು.

ವಸ್ತುವನ್ನು ತುಂಬಿ ಅದನ್ನು ಅಳತೆ ಮಾಡುವುದು ಸಹಜ ಅದ್ರಲ್ಲಿ ಇದು ಒಂದು ಚಿತ್ರ ಅವರು.

ನಮ್ಮ ಗ್ರಾಮೀಣ ಪ್ರದೇಶಗಳಲ್ಲಿ ಇದು ಸಹಜ ಆಕಳು ಅಥವಾ --

ವಸ್ತುಗಳು ಅಥವಾ ಪ್ರಾಣಿಪಕ್ಷಿಗಳ ಬಗ್ಗೆ ಯಾವುದೆ ಆದ ರೀತಿಯ.

ಕಟ್ಟಡಗಳು ನಿರ್ಮಿಸುವ ಪ್ರದೇಶವಾಗಿರುವಂತೆ ಇದು ಕಾಣುತ್ತಿದೆ.

ನಾವು ಕೃಷಿವ್ಯವಸ್ಥಿತ ಪ್ರದೇಶಗಳಾದ ಹೊಲಾ ನೀರಾವರಿ ವ್ಯವಸ್ಥೆ ಹೊಂದಿರುವ ಹೊಲಾ ಇಂತಹ ಪ್ರದೇಶಗಳಿಗೆ ಬೇಟಿ ನೀಡಿದಾಗ ನೀರಾವರಿ ವ್ಯವಸ್ಥೆಯ --

ನಾವು ಹೆಚ್ಚಾಗಿ ಮಳೆಗಾಲದಲ್ಲಿ ಸರೋವರ ಅಥವಾ ನದಿ ಪ್ರದೇಶಗಳಿಗೆ ಬೇಟಿ ನೀಡಿದಾಗ.

ನಾವು ನದಿ ಅಥವಾ ಸರೋವರ ಪ್ರದೇಶಗಳಿಗೆ ಬೇಟಿ ನೀಡಿದಾಗ ಇಂತಹ ಆಣೆಕಟ್ಟುಗಳನ್ನು ಕಾಣಬಹುದು.